ಇದು ಬ್ಯಾಂಕಿನ ಒಂದು ಚಿತ್ರಣವಾಗಿದೆ ಕೆನರಾ ಬ್ಯಾಂಕ್ ಹಾಗೂ ಹಾಗೂ ಐ ಡಿ ಬಿ ಐ ಬ್ಯಾಂಕ್ ಎರಡು ಬ್ಯಾಂಕ ಗಳು ಒಂದೇ ಜಾಗದಲ್ಲಿ ಸೀಮಿತ ಕಾಣ್ತಿದೆ ಒಂದು ಫ್ಲೋರ್ ಅಲ್ಲಿ ಒಂದ ಬ್ಯಾಂಕ್ ಇದೆ ಎರಡನೇ ಫ್ಲೋರ್ ಅಲ್ಲಿ ಇನ್ನೊಂದ್ ಬ್ಯಾಂಕ್ ಇದೆ .

ಜಿಂಕೆ ಮರಿ ಅಂತ ಹೇಳಬಹುದು ಇದು ತುಂಬಾ ಯಥೇಚ್ಛವಾಗಿ ಓಡತಕ್ಕಂತಹ ಒಂದು ಇದು ಅಂತ ಹೇಳಬಹುದು. ಇದನ್ನ ಅಟ್ಟಿಸಿಕೊಂಡು ಹೋದಾಗ ಹುಲಿ ಆಗ್ಲಿ ಚಿರತೆ ಆಗ್ಲಿ--

ಸಮುದ್ರ ತೀರದಲ್ಲಿ ಫಿಶ್ ಹಿಡಿತರೆ. ಫಿಶ್ಗಳಲ್ಲಿ ನಾನಾ ವಿಧದ ಅಡುಗೆಗಳನ್ನ ಮಾಡಿ ಕೊಡ್ತಾರೆ. ಇಲ್ಲಿ ಹೋಗಿ ತಿನ್ನಬಹುದು ನಾವು ನೋಡಬಹುದು. ಇದನ್ನ ಈ ತರಹದ ಸಿಗಲ್ಲಂತಲ್ಲ ಎಲ್ಲ ತರಹದ ಫ್ರೆ ಗಳು ಸ್ಪ್ರೇ ಗಳು ಎಲ್ಲ--

ಬೆಳಗಿನ ಮೋಡವಾದ ವಾತಾವರಣ ಬೆಳಗಿನ ಜಾವ ಇರತಕ್ಕಂತದ್ದು ಸಮುದ್ರದ ಒಂದು ಭಾಗವಾಗಿ ಕಲ್ಲುಗಳು ಕಾಣತಾಯಿವೆ ಜನರು ಯಾರು ಕಾಣತಾಯಿಲ್ಲ ಹೆಸರು ಗಳಿಂದ ಕುಕೊಂಡಿದೆ ಅಕ್ಕಪಕ್ಕದಲ್ಲಿ .

ಕೊಡ್ತಾ ಇಲ್ಲಿಸಿಗ್ತಕಂತಹ ಸವಲತ್ತುಗಳು ನ್ಯಾಶ್ನಲೈಸ್ಡ್ ಬ್ಯಾಂಕಲ್ಲಿ ಎಲ್ಲು ಸಿಗೋದಿಲ್ಲ ಅಂತ ನಾವು ಹೇಳಬಹುದು ಯಾಕೇಂತಂದ್ರೆ ಇವಾಗೆ ಯಾವದೋ ಒಂದು ಸಿಸ್ಟಮ್ಗಳಲ್ಲೇ ಅವ್ರು ಹೋಗೋದು ಬೇರೆ ಯಾರ ಮಾತನ್ನು ಅವರು ಕೇಳೋಲ್ಲ ಅವ್ರು.

ಮಲ್ಲಿಕಾರ್ಜುನ್ ಬುಕ್ ಸೆಂಟರ್ ಹಾಗೇನೇ ಇದಕ್ಕೆ ಜೆರಾಕ್ಸ್ ಕಲರ್ ಎ ಫೋರ್ ಬ್ಯಾಕ್ ಅಂಡ್ ವೈಟ್ ಜೆರಾಕ್ಸ್ ಅಂತ ಹೆಸರುಗಳನ್ನ ಕೋಟಗೊಂಡಿದ್ದಾರೆ. ಇವರೇನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಹೋದಾಗ ಏನೆ ಬುಕ್ಗಳು ತಕೊಂಡುಹೋದ್ರು--

ಮಲ್ಲಿಕಾರ್ಜುನ ಬುಕ್ ಡಿಪೋರ್ಟ್ ಅಂತ ಹಾಕಿದರೆ ಡಿಪೋರ್ಟ್ ಮಿನ್ಸ್ ಇಲ್ಲಿ ಏನ್ ಎಲ್ಲ ತರಹದ ಟ್ರಾನ್ಸ್ಪೋರ್ಟ್ಯೇಷನ್ ಅವು ಇವು ಮಣ್ಣು ಮಸಿ ಲಡ್ಡು ಲಸಕಿಗಳೆಲ್ಲ ಇರ್ತವೆ ನೀವ್ ನೋಡಬೋದು ಇಷ್ಟೆ ಕಾಣ್ತಾ ಇದೆ ಅವ್ರು ಒನ್ಸಲ --

ಫ್.ಬಿ ಗಳನ್ನ ಇಡಬಹುದು ಮತ್ತೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ಗಳು ಕೂಡಾ ಮಾಡಬಹುದು ಈ ವಿವಿಧವಾದ ಕೆಲಸಗಳನ್ನ ನಾವ್ ಈ ಬ್ಯಾಂಕ್ ಎಲ್ಲಾ ಪ್ರತಿಯೊಂದು ಬ್ಯಾಂಕ್ಗ ಳಲ್ಲೂ ಅದ್ರಲ್ಲೂ ಸಹ ಇದು ಒಂದಾಗಿದೆ .

ಬಲಬದಿಯಲ್ಲಿ ಯಾವದೋ ಬಿಲ್ಡಿಂಗ್ ಇದೆ ಅದರ ಹೆಸರು ಏನು ನಮಗೆ ಕಾಣತಾ ಇಲ್ಲ ಎಡಬದಿಯಲ್ಲೂ ಏನು ಇಲ್ಲವೇ ಇಲ್ಲಾ ಬಿಡಿ ಮುಂದೆ ಅದಕ್ಕೆ ಟಾರ್ ರೋಡಿನ ವ್ಯವಸ್ಥೆ ಇದೆ ಮುಂದಗಡೆ ಬಲೂನ್ ಡೆಕೋರೇಷನ್ ಸಹ ಇಲ್ಲಿ ಮಾಡಿದ್ದಾರೆ.